ಈ ಚಿತ್ರ ನೋಡ್ತಾ ಇದ್ರೆ ಫಾರ್ಮ್ ಹೌಸ್ ರೀತಿ ಕಾಣಿಸ್ತಾ ಇದೆ ಇವಾಗ ದೊಡ್ಡ ದೊಡ್ಡ ಶ್ರೀಮಂತರು ಶ್ರೀಮಂತರು ಅನ್ನೋದಕ್ಕಿಂತ ಸ್ವಲ್ಪ ದುಡ್ಡು ಮಾಡಿದವರು ನೇಚರ್ ಬಗ್ಗೆ ಮಾಡಬೇಕು ಅಂತ ಹೇಳಿ ತಮ್ಮ ಮನಸ್ಸಲ್ಲಿ ಅನ್ಕೊಂಡೊರು ಏನ್ ಮಾಡ್ತಾರೆ ಫಾರ್ಮ್ ಹೌಸ್ ಮಾಡಿಬಿಡ್ತಾರೆ ಫಾರ್ಮ್ ಹೌಸ್ ಅಲ್ಲಿ ಅವರಿಗೆ ಬೇಕಾದಂತಹ ತೆಂಗಿನ ತೋಟ ಮಾಡ್ತಾರೆ ಒಬ್ಬೊಬ್ಬರು ಎಲೆ ತೋಟ ಮಾಡ್ತಾರೆ.

ಅಂತ ಅನ್ನಿಸ್ತಾ ಇದೆ ಸೊ ಚೆನ್ನಾಗಿ ಕಟ್ಟಿದ್ದಾರೆ ಸ್ಕೂಲು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಈಗ ಇತ್ತೀಚಿಗೆ ಸ್ಕೂಲ್ ಗಳನ್ನು ಪ್ರೈವೇಟ್ ಸ್ಕೂಲ್ ಗಳು ಚೆನ್ನಾಗಿರುತ್ತವೆ. ಗೌರ್ನಮೆಂಟ್ ಸ್ಕೂಲ್ ಗಳು ಸ್ವಲ್ಪ ಚೆನ್ನಾಗಿ ಕಟ್ಟಿದರೆ ಬೆಟರ್ ಅಂತ ನನಗೆ ಅನ್ನಿಸ್ತಾ ಇದೆ ಈ ಇಮೇಜ್ ನೋಡಿದರೆ.

ಇದು ವೈಟ್ ರೆಡ್ ಕಲರ್ ನ್ ಬಲ್ಲೂನ್ಸ್ ನ ಹಾಕಿ ಡಿಸೈನ್ ಮಾಡಿದ್ದಾರೆ ಅದರ ಫ್ರಂಟ್ ಲಿ ಕೂತುಕೊಂಡು ಅವರಿಗೂ ಕೂಡ ಡಿಸೈನ್ ಆಗಿ ರೆಡಿ ಆಗ್ಬಿಟ್ಟು ಪಕ್ಕದಲ್ಲಿ ದೇವರ ಮೂರ್ತಿಗಳಿವೆ ಫೋಟೋ ತಗೊಳ್ಳಕ್ಕೆ ಪೋಸ್ ಕೊಟ್ಟಿದ್ದಾರೆ ನೋಡಿ ಆ ಹುಡುಗನ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಇದೆ.

ಕೂಡ ಇದೆ ಪ್ರಿಯೋ ಅಂತ ಕೂಡ ಬರೆದಿದ್ದಾರೆ ಈ ಕಡೆ ಬಂದ್ರೆ ಒಂದು ಮರ ಕೂಡ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಆ ಒಂದು ಬಿಸಿಲಿಗೆ ನೆರಳನ್ನು ಒದಗಿಸ್ತಾ ಇದೆ ತಂಪಾಗಿ ಐಸ್ ಕ್ರೀಮ್ ಕುಡಾಸ್ ತಿಂಬೋದು ಈ ಶಾಪ್ ಲಿ ನಂಗ್ ಕಾಣ.

ಓಡಾಡ್ಲಿಕ್ಕೆ ಮಾಡಿರುವಂತಹ ಇದೊಂದು ಜನಗಳಿಗೆ ಸೇರಿದ್ದು ಅದರ ಕೆಳಗಡೆ ಇರುವಂತಹ ಲೈಟಿಂಗ್ ಎಲ್ಲ ನೋಡಿದ್ರೆ ಇದು ಯಾವುದೊ ಒಂದು ಮಾಲ್ ಅನ್ಕೋತೀನಿ ಮಾಲ್ ಲಿ ನೈಟ್ ಟೈಮ್ ಜನ ಬಂದು ಶಾಪಿಂಗ್ ಮಡಕೆ ಬಂದಿದ್ದಾರೆ ಅಲ್ಲಿ ಕೆಳಗಡೆ ಇನ್ನೆಸ್ ಅಂತೇನೋ ಬರ್ದಿದೆ.

ಇದು ಒಂದು ಮನೋಹರವಾದಂತಹ ಅರಮನೆ ರೀತಿ ಕಾಣಿಸ್ತಿದೆ ಅರಮನೆಗೆ ವೈಟ್ ಕಲರ್ ಪೇಂಟಿಂಗ್ ಮಾಡಿದ್ದಾರೆ ಮತ್ತೆ ಮುಂದುಗಡೆ ಕಾರ್ ನಿಲ್ಸಿದ್ದಾರೆ. ಹಂಗೆನೇ ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿರುವಂತಹ ಒಂದು ಪಾಟ್ ಕೂಡ ಇದೆ.